ಅತಿ ಹೆಚ್ಚು ತೆಪ್ಪಗಳನ್ನುನಾವು ನೋಡುವಂತಹ ಒಂದು ಸಮುದ್ರವನ್ನು ಇಲ್ಲಿ ಕಾಣಬಹುದಾಗಿದೆ ಅತಿ ತೆಪ್ಪಗಳನ್ನು ನೋಡಬಹುದು.

ಎಲ್ಲಾ ತರಹದ ಸುಂದರವಾಗಿರುವ ಗಿಡ ಮರಗಳು ಇರುವುದರಿಂದ ಇಲ್ಲಿ ಕಬ್ಬಿಣದಿಂದ ಆಟ ಆಡೋ ವಸ್ತುಗಳನ್ನು ಕಾಣಬಹುದು. ದಿನನಿತ್ಯ ಇಲ್ಲಿ ಅತಿ ಎಚ್ಚು ಜನರು ಬಂದು ಆಟ ಆಡುವುದಕ್ಕೆ ಬಳಸುತ್ತಾರೆ.

ಅತಿ ಹೆಚ್ಚು ಒಂದು ಜನಪ್ರಿಯನ್ನು ಹೊಂದಿರುವಂತ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ ಇಲ್ಲಿ ಅತಿ ಹೆಚ್ಚು ಜನರು ದಿನನಿತ್ಯ ಬಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡುವುದನ್ನು ನಾವು ಕಾಣಬಹುದಾದಂತಹ ದೃಶ್ಯವಾಗಿದೆ.

ಈ ಚಿತ್ರವನ್ನು ನಾವು ನೋಡಿದ ತಕ್ಷಣ ನೀರುಗಳು ಹೋಗುವುದನ್ನು ನಾವು ಕಾಣುತ್ತೇವೆ ಹಲವಾರು ಜನ ಎಲ್ಲಿ ಹೋಗುವಂತ ಒಂದು ಜೆಟ್ಟು ಆಗಿದೆ ಅತಿ ಹೆಚ್ಚು ಜನ ಪ್ರೀತಿಯಿಂದ ನೀರು ಹಾಯಿಸುವುದನ್ನು ಸುಂದರವಾಗಿದೆ.

ಇಲ್ಲಿ ಹಲವಾರು ವಿಗ್ರಹಗಳು ದೇವರುಗಳಿಗೆ ಪೊಜೆ ಮಾಡುತ್ತಿರುವಾ ಈ ದೃಶ್ಯ ವನ್ನು ನೋಡಬಹುದಾಗಿರುವಂತಹ ಒಂದು ಅದ್ಬುತ ದೃಶ್ಯ ಅಂತಾನೆ ಹೇ ಳ್ತಿವಿ ಅತ್ಯಂತ ಜನಪ್ರಿಯತೆ ಹೊಂದಿರುವಂತಹ ದೇವಸ್ಥಾನ.

ಚಿಕನ್ ಮಸಾಲಾ ಎಲ್ಲ ತರಹದ ಮಸಾಲೆಗಳು ಸಿಗೋದವುದನ್ನು ಸಹ ನಾವು ಕಾಣಬಹುದಾಗಿದೆ ಅತಿ ಹೆಚ್ಚು ಜನರು ಇಲ್ಲಿ ಮಸಾಲಾ ವನ್ನು ತಿನ್ನುತ್ತಾರೆ.

ಇಲ್ಲಿ ಹಲವಾರು ಕಲ್ಲುಗಳು ಬಂಡೆಗಳು ಇರುವಂತಹ ಒಂದು ದೇವಸ್ಥಾನ ನೋಡಬಹುದು ಅತಿ ಹೆಚ್ಚು ಸುಂದರವಾಗಿ ನಿರ್ಮಿತ ಗೊಂಡಿರುವಂತಹ ಕಲಾಕೃತಿಯನ್ನು ನಾವು ಕಾಣುತ್ತೇವೆ ಇದು ಬೆಳಗಾವಿಂದ ಕೆತ್ತಲ್ ಆಗಿರುವಂತ ಒಂದು ಕಲ್ಲಿನಿಂದ ಕೆತ್ತಲಾಗಿರುವ ಅಂತ ಒಂದು ಸುಂದರ ಮೂರ್ತಿ ಅಂತಾನೆ ಹೇಳ್ತಿವಿ.

ಈ ಚಿತ್ರದಲ್ಲಿ ನೂತನವಾಗಿ ಇರುವಂತ ಹಲವಾರು ತರದ ಪುಸ್ತಕಗಳು ನಾವು ನೋಡಬಹುದು .

ಇದೊಂದು ಸುಂದರವಾಗಿ ಇರುವಂತಹ ಬೆಳಗಾಂ ಜಿಲ್ಲೆಯಲ್ಲಿ ಇರುವಂತ ಬಂಡೆಗಳಲ್ಲಿ ಇರುವಂತ ಗಿಡಮರಗಳನ್ನು ಕಾಣುತ್ತೇವೆ ಅಲವಾರು ಬಂಡೆ ಕಲ್ಲುಗಳ ಮಧ್ಯದಲ್ಲಿ ಇರುವಂತ ಬಿಲ್ಡಿಂಗ್ ಗಳನ್ನು ನಾವು ನೋಡುತ್ತೇವೆ.

ಈ ಚಿತ್ರದಲ್ಲಿ ನೋಡುವಂತ ಒಂದು ಟೊಮೊಟೊ ಹಣ್ಣು ಇಲ್ಲಿ ಟಮೋಟ ಸಿಡುವಂತ ಒಂದು ಟೊಮೊಟೊ ಹಣ್ಣು ಆಗಿದೆ.